ಎಲ್ಲಾ ಎಲ್ಲಾ ಇದನ್ನು ಶೇಪ್ ಅನ್ನು ನೋಡಿದ್ರೆ ಎಲ್ಲಾ ಮುಸ್ಲಿಮ್ಸ್ ತರದ ದೇವಸ್ಥಾನ ಇದಂಗ ಐತಿ ಏನೋ ಗೊತ್ತಿಲ್ಲಾ.

ಈದ್ ಪಿಕ್ಚರ್ ನೋಡಿ ರಾಗ್ ಅನ್ನಸ್ತತಿ ಇತರ ಎಲ್ಲಾ ಚನ್ನಾಗಿದೆ. ನಮ್ಮ ಕಡೆ ಹಿಂಗೆಲ್ಲಾ ನೋಡಕ್ ಸಿಗದಿಲ್ಲಾ. ಆ ಕಡೆನೇ ಇತರ ಎಲ್ಲಾ.--

ಇವ್ರು ಏನ್ ಮೀನ್ ತೊಕೊಂಕ್ ಬಂದರ್ ಅಂತ ಅನ್ನಸತೈತಿ ಇವ್ರು ಯಾವ್ ಯಾವ್ ಮೀನ್ ಅದ್ವ್ ಯಾವನಿಗ ಗೊತ್ತು.

ಈ ಪಿಕ್ಚರ್ ನೋಡ್ರಿ ಈದ್ ಎಂತ ಆಟ ಆಟೋನು ಯಾವ್ ತರ ವೆಹಿಕಲ್ ಆಟ ಟೈಪ್ ಆಗಿರಬಹುದು ಇದ್.

ಏನಿದು ಆರತಿ ಬಟ್ಲು ಅಂತರ ಅಲ್ಲಾ ಹಂಗೆ ಏನೋ ಐತಿ ಈದ್ ಯಾವ ದೇವಸ್ಥಾನ ಹಿಂದ್ ಏನೋ ಬರ್ದರ್ ಏನೋ ಕಾಣ್ ಕತ್ತಿಲ್ಲಾ.

ಈ ಕಡೆ ಮಾತ್ರ ಗಿಡ ಸುತ್ತಲು ಗಿಡ ಮರಗ--

ತೋಟದಾಗ್ ಏನೋ ಫಂಕ್ಷನ್ ಮಾಡಿದರೆ ಯಾರೋ.

ಇದು ಒಂದು ಯಾವದೋ ಬಸ್ ಸ್ಟಾಂಡ್ ಯಾವದೋ ಅಂತ ಅಂದ್ ಹೇಳಬ ಗೊತ್ತಿಲ್ಲಾ. ಒಟ್ಟು ಬಸ್ ಸ್ಟಾಂಡ್ ಇದು ಯಾವ್ ಯಾವ್ ಸಿಟಿ ಅಂತ ಅಂದೇ ಗೊತ್ತಿಲ್ಲಾ ಎಲ್ಲಾ ರಾಜಹಂಸ ಬಸ್ ಟೈಪ್ ಯಾವದದ ಲಾಂಗ್ ರೂಟ್ ಇರೋಕ್ಕೆ ಈ ಬಸ್ಗಳನ್ನು ಉಪಯೋಗ ಮಾಡತರೇ. ಎಲ್ಲಾ ಒಂದ್ ಎರಡ್ --

ಏನ್ ಮಾಡಕತ್ತರ್ ಏನೋ ತೊಡಕತ್ತರ್ ಯೇನಾರ್ ಮನಿ ಗಿನಿ ಕಟ್ಟಕತ್ತರ್ ಏನೋ ಗೊತ್ತಿಲ್ಲಾ ನೋಡಕೇನೋ ಕಂಡಗ್ .]

ಇದು ನೋಡ್ರಿ ಇದು ಯಾವದ್ ಮನೆ ಕಂಡಂಗ್ ಆಕತ್ತಿ ಏನ್ ಗ್ಲಾಸ್ ಅದು ಕಂಡಂಗ್ ಆಕತ್ತಿ ಮುಂದೆ ಗೇಟ್ ಯಾರೋ ಒಂದ್ ಇಷ್ಟ ಜನ ನಿಂತಕೊಂಡಿರುವ ಗುಂಪ ಕಟ್ಟಕೊಂಡು ಹೊರಗೊಂದ್ ಕಾರ್ ಐತಿ ಆ ಕಡೆ ಒಂದ್ ಗಿಡ ಐತಿ. ಏನೋ ಒಂತರ ಮನೆ ಟೈಪ್ ಕಾಣ್ ಕತ್ತಿ ಬಾಳ್ ಚಂದ ಐತಿ ನೋಡಾಕ್.